craze ಅದ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಮೊದ್ಲಿಗಿಂತ.

ಅವಾ~ ಅವಾಗ್ ಸಣ್ಣೋರಿರ್ತಿದ್ವಿ ಒಂದು . ಹಾ ಹೌದ್ . ಸುರ್ಸುರ್ ಕಡ್ಡಿ use ಮಾಡೋದಾಗಿರ್ಬೌದು. ಮತ್ತೆ ಅದೊಂದು gun ತರಾ ಬರುತ್ತೆ ಗೊತ್ತಿರ್ಬೇಕ್ ನಿಮ್ಗೆ.

ಹಾ ಹೌದ್ ಮತ್ತೆ ದುರ್ಸ್ ದುರ್ಸ್ ಅಂತಾ ಹೇಳತೆವ ಅದಾಗಿರಬಹುದು ತುಂಬಾ use ಮಾಡ್ತಾಯಿದ್ವಿ ಮೊದ್ಲು.

ಅಂದ್ರೆ ಮೂರು ದಿನಾ ಗಮ್~ ಅಂದ್ರೆ ಒಳ್ಳೇ ಆಕ್ತಿತ್ತು ಗಮ್ಮತ್ ಆಗ್ತಿತ್ತು.

ಹೌದ್ ನಿಮ್ದು ಎಣ್ಣೆ ಸ್ನಾನ ಎಲ್ಲಾ ಮಾಡುದು ಇರ್ತದ? . ಹಾ ಹೌದು ಹೌದು ಇದೆ ಮತ್ತೆ ಅದು ಬಲಿ~ ಬಲಿ~ ಬಲೀಂದ್ರ ಪೂಜೆ ಮಾಡ್ತೀರ ನಿಮ್ ಕಡೆ ಹೌದು ಬಲೀಂದ್ರ ಪೂಜೆ. ಅ~ ನಮ್ಮ ನಮ್ಮ ಕಡೆ Deepavali ಹಬ್ಬಾ ಆದ್ದಿತ ಮೋದಲ್ನೇ ದಿನಾ ಪೂಜೆ ಎಲ್ಲಾ ಮಾಡಿ ಅದ್ಮೇಲೆ ಸಂಜೆ ನಮ್ದು ಬಲೀಂದ್ರ ಪೂಜೆ ಅಂತ ಇರ್ತದೆ . ಹೌದು ನಮ್ ಕಡೆ ಅದು ಅದ್ಮೇಲೆ next day ಒಂದು ಇದು ಅ ಮಾರನೇ ದಿನಾ ಇದು ಇರ್ತದೆ ಹಾ ಗೋ ಪೂಜೆ ಅಂತಿರುತ್ತೆ.

ಹಾ ಹೌದು ಮತ್ತೆ ನಾನ್ ಅಂಗಡಿ ಪೂಜೆ ಸ್ವಲ್ಪ ದಿನಾ ಆದ್ಮೇಲೆ ಗೊತ್ತಿರ್ಬೋದು ಹಾ ಹೌದು . ಹೌದು ಮತ್ತೆ ಸಿಹಿ ತಿಂಡಿ ಏನೆಲ್ಲಾ ತಿನಿಸಿಗೆ.

ಅದೆ ಎಲ್ಲಾ ಕ~ ಎಲ್ಲಾ almost ಎಲ್ಲಾ ಮಾಡ್ತೆವೆ ಈ ಕಡೆ ಅಂದ್ರೆ ಈಗಾ ಸಿ~ ಸಿಹಿ ತಿಂಡಿಗಳಿಗಿಂತ ನಾವ್ ಬಲೀಂದ್ರ ಪೂಜೆಗೆ ಇದಲ್ಲಾ Dosa ಯಲ್ಲ ಮಾಡ್ಲಿಕಿರುತ್ತೆ.

ಬಳಸೊದಾಗಿರ್ಬೋದು ಆ ತರಾ ಎಲ್ಲಾ ತುಂಬಾ ಕ್ರಮ ಇರುತ್ತೆ ಈ ಕಡೆ ಅಂದ್ರೆ ಸಂಜೆ ಹೊತ್ತು ಆ ಬಲೀಂದ್ರ ಇದೆ~ ಇದೇನೆಲ್ಲದಕ್ಕೆ ದೀಪವನ್ನ ಹೊತ್ತಿಸಿ ಆತರ ಪೂಜೆ ಇರುತ್ತೆ. ಸ್ನೇಹಿತರ ಮನೆಗೆಲ್ಲ ಹೋಗ್ತೀರಾ?

ಹಾ ಹೋಗ್ತೇವೆ ಸ್ನೇಹಿತರ ಮನೇಗಿಂತ ನಾನು ಸಂಬಂದಿಕರ ಮನೆಗೆ ಹೋಗ್ತೇನೆ ಜಾಸ್ತಿ. ಅಂದ್ರೆ ಅಲ್ಲಿ ತುಂಬಾ ಜೋರಾಗಿ ಮಾಡ್ತೀರ ? ನಮ್ಮ ಮನೆಕೀಂತಲೂ ಆಕಡೆ ಜೋರಾಗಿ ಆಚರಣೆ ಮಾಡ್ತಾರೇ ಅದು Eedoor ಆಯ್ತಾ ನಮ್ ಮನೆಯಿಂದ ಸುಮಾರು ಮೂರು kilo meter ಆಗ್ತದೇ ಅಲ್ಲಿಗೆ.

ಪೂಜೆ ಎಲ್ಲಾ ಮಾಡಿ ಅದ್ಮೇಲೆ ನಾವು ಸಂಜೆ time ಗೆ ಅಲ್ಲಿಗೆ ಹೋಗುದು.

ಮತ್ತೆ ಮನೇಲಿ ಯಾರ್ಯಾರು ಇದ್ದೀರಾ ಅಂದ್ರೆ ನಿಮ್ದು ತಮ್ಮನಿಗೆ ಆ ತರಾ ಎಲ್ಲಾ ತಮ್ಮಾ ತಂಗಿ ಆ ಆತರ ಮಾಡದತೀರ ಹೇಗೆ ಅವ್ರಿಗೆ ತುಂಬಾ ತೊಂದರೆ ಅದು ಆದ್ರೆ ಸಿಡಿಮದ್ದುಗಳನ್ನ . ಹ ನನ್ನ ನನ್ನ ತಮ್ಮನ್ಗೆ ಸಿಡಿಮದ್ದು ಅಂದ್ರೆ ತುಂಬ ಇಷ್ಟ.

ಸಿಕ್ಕಾಬಟ್ಟೆ ತಗೋಬರ್ತಾನೆ ಅವ್ನು ಹಬ್ಬದ್ time ಅಲ್ಲಿ.

Okay ಅಂದ್ರೇ ಈಗಿನವರಿಗೆ ಸೊಲ್ಪ craze ಇಲ್ಲಲಾ ಅದರ್ದು.

ಅಂದ್ರೆ ಸಿಡಿಮದ್ದುಗಳನ್ನು ಸಿಡಿಸೂದಂತ craze ನಿಮ್ಗ್~ ನಿಮ್ಗೂ ಇದೆಯಾ ಈಗ ಈಗ?

ನಮ್ಗ್ ಈಗ ಇಲ್ಲಾ ಮೊದ್ಲೆಲ್ಲಾ ಒಂದ್ time ಅಲ್ಲಿ ಇದ್ದಿತ್ತು ಅದು ಈಗ age ಆಗ್ತಾ ಬಂದಾಗ ಅದ್ ಇರೂದಿಲ್ಲಲಾ ಅದ್ರದ್ ಅದ್ರ್ ಬಗ್ಗೆ ಗಮನ ಹೋಗಿರುತ್ತೆ. ಹ ಮತ್ತೆ ಊರಲ್ಲೆಲ್ಲಾ ಆಚರಿಸೂದಿಲ್ವಾ ಅಂದ್ರೇ ತುಂಬಾ ಜನ ಸೇರ್ಕೊಂಡು ಎಲ್ಲಾ .

ಅಂದ್ರೆ ನಮ್~ ನಮ್ದು side ಆ Deepavali ಕಿಂತ ತುಳಸಿ ಪೂಜೆ ತುಳಸಿ ಪೂಜೆ ಮಾಡ್ತಾರೆ ತುಳಸಿ ಪೂಜೆ ಜಾಸ್ತಿ ಆಚರಣೆ ಮಾಡೋದು . ಹನ್ನೆರ್ದ್ ದಿನ, ಹನ್ನೆರ್ದ್ ದಿನ ಬಿಟ್ಟು ಅಲಾ ಇರೋದ್ ತುಳಸಿ ಪೂಜೆ ಇರೋದು. ಇಲ್ಲ ಇಲ್ಲಾ ತೊ~, Deepavali ಗಿಂತ ನಮಿಗ್ ನಮ್ side ಎಲ್ಲಾ ತುಳಸಿ ಪೂಜೆ grand ಜಾಸ್ತಿ. Okay ಚೇತನ್ ನಾವ್ ಮತ್ತೆ ಮಾತಾಡುವಾ ಆಯ್ತಾ ಇದರ ಬಗ್ಗೆ.

ಹಾ ಹೇಳಿ, ನಾ ನಾನು ಸುಬ್ರಹ್ಮಣ್ಯ ಭಟ್ ಅಂತ. ಹೌದು, ನಾನು ಉಡುಪಿಯಿಂದ ಮಾತಾಡ್ತಿರುದು, ನೀವು? ನಾನು ಇಲ್ಲಿ ಮಂಗಳೂರಿಂದ ಮಾತಾಡ್ತಿದ್ದೇನೆ.

ಸರಿ ಅದೇ ನಾವು ಇವಾಗ ಪರಿಸರ ಬಗ್ಗೆ ಸ್ವಲ್ಪ ನಾವು ಜಾಗೃತೆ ವಹಿಸ್ಬೇಕಾಗತ್ತೆ.

ತಮ್ಮ ಏನಾದ್ರೂ ಅನಿಸಿಕೆ ಏನಾದ್ರೂ ಇದ್ರೆ, ಅದ್ರ ಬಗ್ಗೆ. ಅದೇ, ಇಲ್ಲಿಯ ಪರಿಸರ ಅಂತ ಹೇಳುವಾಗ ಮೊದಲನೆಯದಾಗಿ ಬರುವಂತದ್ದು ನೀರು, ಅಲ್ಲಲ್ಲಿ ಮಳೆ ನೀರು ಶೇಖರಣೆ ಆಗಿ ವಾತಾವರಣ ಕಲುಷಿತ ಆಗ್ತದೆ.

ಮತ್ತೆ ಎರಡನೇದಾಗಿ ಸ್ವಚ್ಛತೆ, ಮೋದಿ ಅವ್ರ್ದು ಸ್ವಚ್ಛತಾ ಅಭಿಯಾನ ಅಷ್ಟು ಸರಿಯಾಗಿ ಇಲ್ಲಿ ಕಾರ್ಯಗತವಾಗ್ತಾ ಇಲ್ಲ, ಅಲ್ಲಲ್ಲಿ road ಗಳಲ್ಲಿ road side ಗಳಲ್ಲಿ, ಮತ್ತೆ ಖಾಲಿ ಜಾಗದಲ್ಲಿ ಎಲ್ಲ ಸಿಕ್ಕಿ ಸಿಕ್ಕಿದಲ್ಲಿ ಹೋಗಿ ಕಸ ತುಂಬಿಸ್ತಾರೆ ಜನರು.

ಏನಾಗುತ್ತೆ ಅಂದ್ರೆ, ವಿಪರೀತ ಸೊಳ್ಳೆಗಳೆಲ್ಲ ತುಂಬ್ತವೆ ವಾತಾವರಣವು ಕಲುಷಿತ ಆಗುತ್ತೆ, ಆಹಾರದಲ್ಲಿ ಕಲುಷಿತ ಆಗ್ತದೆ, ಜನರಿಗೆ ಸರಿಯಾದ food ಅಲ್ಲಿ ಕೂಡಾ ಏರು ಪೇರುಗಳಾಗ್ತವೆ.

ಹಾಗಾಗಿ ಅಲ್ಲಲ್ಲಿ ಮನೆಗಳಲ್ಲಿ ಜ್ವರ, ವಾಂತಿ ಭೇದಿ, ಇಂತ ರೋಗಗಳು ಜಾಸ್ತಿ ಆಗ್ತಾ ಇದೆ.

ಹೌದೌದೌದು . ಇನ್ನೊಂದಾಗೀ ವಾತಾವರಣ ಕಲುಷಿತ ಆದ್ರೆ ಗಾಳಿ, ನೀರು ಆ ಅದೇ ರೀತೀ ಆ ತಿನ್ನುವ ಆಹಾರದಲ್ಲಿ ಕೂಡಾ ಕಲುಷಿತ automatically ಜಾಸ್ತಿ ಆಗ್ತದೆ.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 ನಮ್ ಕಡೆ ಅದೇ same ಎಲ್ಲ ಕಡೆ ಈವಾಗ, ಅಂದ್ರೆ ನಮ್ ಜನ್ ಜನರು ಸ್ವಲ್ಪ ಸುಧಾರಿಸಬೇಕು ನಾವು.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

ಅದೇ ಎಲ್ಲ ಕಡೆ ಈಗ city area ದಲ್ಲಿ corporation ಅವರದ್ದು vehicle ಬರ್ತದೆ ಮನೆ ಮನೆ ಎಲ್ಲ collect ಮಾಡ್ತಾರೆ. ಹಳ್ಳಿ side ಪಂಚಾಯ್ತಿಯಲ್ಲೂ ಬರ್ತದೆ, ಆದ್ರೆ ಜನರು ಸರಿಯಾಗಿ ಅದಕ್ಕೆ ಸ್ಪಂದಿಸುದಿಲ್ಲ.

ಮನೆಯಲ್ಲಿ ಇದ್ರೂ ಕುಡಾ ಅವರು ಬರುವಾಗ ಇವರು ಕೊಡುದಿಲ್ಲ, ಆಮೇಲೆ ಅವರು ಹೋದ ಮೇಲೆ ಖಾಲಿ ಜಾಗ ಎಲ್ಲಿ ಹತ್ರ ಅಲ್ಲಿ ಹೋಗಿ ತಗೊಂಡು ಹೋಗಿ dump ಮಾಡ್ತಾರೆ, ಹಾಕ್ತಾರೆ.

ಅದು ಅಲ್ಲೇ ಉತ್ಪತ್ತಿ ಆಗ್ತಾ ಇರ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಹತ್ತಿರ ಮನೆಯವರು ಯಾರಾದ್ರೂ ಹೇಳಿದ್ರು ಕೂಡಾ, ಅವರು ಅದುಕ್ಕೆ ಸರಿಯಾಗಿ ಸ್ಪಂದಿಸುದಿಲ್ಲ.

ಹಾಗೆ, ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ.

ಬಂದು ನಮ್ಮ ಮನೆಯಲ್ಲಿ ಪ್ರಯೊಂದು ಮನೆಯವರಿಗೂ ಅವರ ಇದ್ ಇರ್ಬೇಕು, ಒಂದು ಭಾವನೆ ಇರ್ಬೇಕು, ಕಸ ಇಟ್ಟುಕೊಳ್ಬಾರ್ದು ಅವರು ಬರುವಾಗ ನಾವು ತಗೊಂಡು ಹೋಗ್ ಕೊಡ್ಬೇಕು ಹೇಳುವ ಒಂದು ಉದ್ದೇಶ ಆದ್ರು ಅವರಿಗೆ ಗೊತ್ತಾ ಮನವರಿಕೆ ಆಗ್ಬೇಕು, ಅದಿಲ್ಲ ಜನರಲ್ಲಿ, ಏನ್ ಮಾಡುದು.

ಹತ್ತಿರ ಮನೆಯವರಿಗೆ ಕರ್ದ್‌ ಹೇಳ್ತೇವೆ, ನೋಡಿ ಕಸ ಕೊಡಿ ಅಲ್ಲಿ ಇಲ್ಲಿ ಹಾಕ್ಬೇಡಿ. ಈಗ ತುಂಬಾ ಇದಿದೆ, ಪರಿಸರ ಸರಕಾರದವರು, ಕೇಂದ್ರ ಸರಕಾರದವರು, ರಾಜ್ಯ ಸರಕಾರದವರು, ಎಲ್ಲ ಮುತುವರ್ಜಿ ತಗೊಂಡು ಮಾಡ್ತಾರೆ ಹಾಗಿರುವಾಗ ನಾವು ಆಚ್ ಈಚೆ ಮನೆಯಲ್ಲಿ ತಗೊಂಡು ಹೋಗಿ ಹಾಕುದು ಯಾಕೆ ಅಂತ ಕೇಳಿದ್ರು ಕುಡಾ ಅದಕ್ಕೆ, ಒಮ್ಮೆಗೆ ಹೌದು ಅಂತ ಹೋಗ್ತಾರೆ ಆಮೇಲೆ ಪುನಃ ಅದನ್ನೇ continue ಮಾಡ್ತರೆ.

ಹ್ಮ್, ಅಂದ್ರೆ ಈವಾಗ ಮನುಷ್ಯನಲ್ಲಿ ತಾಳ್ಮೆ ಅನ್ನುದ್ ಇಲ್ಲ ಈವಾಗ. ಹೌದೂ, ತಾಳ್ಮೆ ಹೇಳುದಿಲ್ಲ, ಆಮೇಲೆ ಕಷ್ಟ ಪಡ್ಲಿಕ್ಕೆ ಜನ ಸರಿ ಒಪ್ಪು ಇದ್ದಿಲ್ಲ.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 ಅವರು ಅವ್ರ್ ಬೇಜಾರ್ ಮಾಡುದು ಅವರ fashion, ಅವರ food, ಅವರ dress, ಈಗೆ ಹೊರತು ಬೇರೆ ನೆರೆಹೊರೆಯವರಿಗೆ ಅಥವಾ ಸರ್ಕಾರದ ಯಾವುದೇ ಒಂದು ಇದಕ್ಕೆ ಅವರು ಸ್ಪಂದಿಸುದಿಲ್ಲ. ಸರಿ ಸರಿ, ನಾನು okay ನಾನು ಸ್ವಲ್ಪ busy ಇದ್ದೀನಿ ಆಮೇಲೆ ಮಾಡ್ತೀನಿ ನಿಮ್ಗೆ call.

ಮತ್ತೆನ್ರೀ ಏನ್ ಮಾಡ್ಕಂತಿರಿ ಕೆಲ್ಸಾ ಇವಾಗ? ಏನಿಲ್ಲ ಖಾಲಿ ಅದೇನ್ ನೋಡ್ರಿ ಈಗಾ ಕುಂತಿನಿ.

ಮತ್ತೆನ್ರೀ ಹೊಸಾ ವಿಚಾರಾ ಎನಾರಾ ವಿಶೇಷಾ? ಏನಿಲ್ಲಾ ಅದ ಬಟ್ಟಿ ಕರೀದಿ ಮಾಡ್ಬೇಕಂತ ವಿಚಾರ ಮಾಡಿದು. ಆಹ್ ಏನ ಕಾರ್ಯಕ್ರಮ ಏನ ಐತ್ರಿ ಮನ್ಯಾಗ? ಏನಿಲ್ಲಾ ಹಂಗ ಈಗಾ ತೊಗೋಬೇಕಂತ. ಹೌದ್ರಿ ಏನ್ರ ವಿಶೇಷ ಇತ್ತ ಏನ ಅಂತ ಕೇಳ್ದೆ. ಇಲ್ಲಾ ಹಾಗೆನಿಲ್ಲಾ ಅದ ನೀವ್ ಬಂದ್ರ ನಡಿತೇತಿ ಇಲ್ಲಿ ಈಕಡೆ ಬರ್ತೀರಿ Hubli side . ಎಲ್ಲಿಗೆ ಹೊಗ್ಬೇಕಂತ ಮಾಡೇರಿ? ಅದ Hubli ಇಲ್ಲಿ ಯಾವ showroom ಅ ದೊಡ್ದ್ ಐತಿ ಅಲ್ಲಿಗೆ ಹೋಗೋಣ ಅಂತ ಕೇಳ್ದೆ. ಬರಾಕುಂತೇರಿ ಏನ್ರೀ ಮತ್ತ್ ಯಾರ್ನಾರ ಜೊತಿಗ್ ಕರ್ಕೊಂಡ್ ಬರ್ತಿರರಿ?

ಹ್ಮ್ ಒಟ್ಟ ಬಟ್ಟಿ ಬಗ್ಗೆ ಗೊತ್ತ್ ಇದ್ದವ್ರಿಗೆ ಆದ್ರ ಭೇಷ್ ಇರ್ತೆತ್ರಿ. ಆಹ್ ಬಟ್ಟೆ ಬಗ್ಗೆ ಇದೆ knowledge ಐತಿ ಅದ್ಕೆನಿಲ್ಲಾ. ಹ್ಮ್ ಹ್ಮ್ ಹ್ಮ್ ಹಂಗಾರ ಹೋಗೋಣ್ ತೊಗೋರಿ. ನೀವು ನಿಮ್ಗು ಬೇಕಾರ ತೊಗೊ ಬರ್ರಿ ಯಾಕ್ ಅಂದ್ರ ಈಗ online shopping ದಾಗ ಬರೋಬರ್ ಆಗುದಿಲ್ಲ ಅದ. ಏ online shopping ಅಂತ್ ಅಂದ್ರ ಅದ್ mobile ನ್ಯಾಗ ಗೊತ್ತಾಗಂಗಿಲ್ರಿ ಮತ್ತ್ ಅದ್ ಬಂದ್ ಮ್ಯಾಗ colour ಬ್ಯಾರೆ ಆಗಿರ್ತದ ಮತ್ತ್ ನಾವ್ return ಮಾಡ್ಬೇಕ್ ಆಕ್ಕೇತಿ. ಮತ್ತ್ size ಉ ಸ್ವಲ್ಪ difference ಇರ್ತೆತ್ಲಾ size . ಹೌದ್ರಿ ನಾವ್ ಯಾವ್ದೊ ಹಾಕ್ತೇವಿ ಅವ್ ಯಾವೋ ಬರ್ತಾವ್ರಿ. ಆಹ್ ನೀವ್ half shirt ದು ಹಾಕಿದ್ರ full shirt ಬರ್ತೆತಿ full shirt ಹಾಕಿದ್ರ half ಆಗ್ ಬರ್ತೆತಿ. ಹೌದ್ರಿ ಅದ ಗೊತ್ತನು ಆಗಾಂಗಿಲ್ರಿ mobile ನ್ಯಾಗ. ಆಹ್. ಆತ್ ತೊಗೋರಿ ಒಂದ್ ದಿವ್ಸ ಯಾವತ್ತ್ ಹೋಗೋನಂತ ಹೇಳ್ರಿ ನೀವ.

ಮತ್ತ ಎಲ್ ತೊಗೋಬೇಕಂತ ಮಾಡಿರಿ Hubballi ಆಗ. Hubli ಆಗ ಯಾವ್ದ ಇದ್ ದೊಡ್ದ್ ಐತಿ showroom ನೋಡಿ. ಆಹ್ ಈಗ ಬಟ್ಟಿ ಅಂದ್ರ ಯಾವ ಯಾವ ಯಾವ ಯಾವ ತೊಗೋಬೇಕಂತ ಮಾಡೆರಿ. ಬಟ್ಟಿ ಅಂದ್ರ shirt white shirt ಟಿ~ pant . ಹ್ಮ್ ಹ್ಮ್ ಹ್ಮ್ ಒಟ್ಟ ಅಂದ್ರ ನಿಮ್ ನಿಮಗ ಮನೆ ಮನೆನವರಿಗೆ ತೊಗೋತೆರ್ಯಾ ಮತ್ತ ನಿಮ್ಗ ಅಷ್ಟನಾ.

ಆಹ್ ಆಹ್ ಎಷ್ಟ ಏ ಇದು ready made ತೊಗೋತೆರ್ಯಾ ಏನ ಬಟ್ಟಿ ತೊಗೊಂಡ್ ಆಹ್ ready made ಇದ್ ಅಲ್ಲಾ ಅರವಿ ತೊಗೊಳ್ಳೋದು ಅರಬಿಗಾದ್ರ ಅರವಿರಿ ಹೊಲ್ದಿದ್ ಸಿಕ್ಕಿದ್ರ ಹೊಲ್ದಿದ್ದು. ಆಹ್ ready made ತೊಗೊಳೋದ ಭೇಷ್ ಇವಾಗ. ಆಹ್ ಅದ ಹೊಲ್ದಿದ್ದ ಇದ್ರ ಹೊಲ್ದಿದ್ ತೊಗೊಳೋದು ಇಲ್ಲಾ ಅಂದ್ರ ಅ~ ಅರ್ವಿ ಹೊಲಿತಾರ ಅವ್ರ ಕಡೆ ಕೊಟ್ಟ ಬಿಡುದು ಅರ್ವಿ ತೊಗೊಂಡ್. ಆಹ್ ಹೊಲ್ಯಾವ್ರ tailor ಚೊಲೋ ಹೊಲಿಲಿಲ್ಲಾ ಅಂದ್ರ ಮತ್ತ ಸುಮ್ನ ಹಾಳ್ರಿ ಬಟ್ಟಿನ ರೊಕ್ಕಾ ಕೊಟ್ಟ್ ತೊಗೊಂಡಿರ್ತೆರಿ. ನಿಮ್ದ fix ಯಾರ ಇರ್ತಾರ ಅವ್ರ ಹೊಲಿತಾರ ಅರ್ವಿ.

ಹಂಗಾರ ಪರ್ವಾಗಿಲ್ರಿ.

ಇಲ್ಲೆ ಹಳ್ಳಿ side ಚೊಲೋ ಹೊಲ್ಯಾಂಗಿಲ್ರಿ. ಹೌದ್ ಹೌದ್ ಇಲ್ಲೆ ನೋಡಿ .

ಆಹ್ ಸುಮ್ನ ಮತ್ತ ಅವ್ರ ಹೊಲಿಯಾಕು ಜಗ್ಗ್ ರೊಕ್ಕಾ ಕೊಡ್ಬೇಕ. ಕರೆ ನೀವ ಹಂಗ ಅಂತೇರಿ ಕರೆ ಈಗಾ city ದಾಗ ಏನ ಮಾಡ್ತಾರು ಈಗ ಎಲ್ಲಾ cutting ಬೇರೆದವರ ಕಡೆ ಕೊಡ್ತಾರ ಹೊಲ್ಯಾಕ main ಅಂದ್ರ ಅದಕ್ಕ main ಏನ cut ಮಾಡ್ತಾರ್ಲಾ ಅದ main size ಲೆ. ಹ್ಮ್ ಒಟ್ಟ ಗೊತ್ತ್ ಇದ್ದವ್ರಿಗಾದ್ರ correct ಗೆ problem ಬರಲ್ರೆ.

ಹ್ಮ್ ನೀವ್ ಮದ್ಲಿಂದ ಒಂದ tailor ಹತ್ರ ಹೊಲಸ್ತೇರಿ ಏನ? ಆಹ್ ಈಗ fix ಅಂದ್ರ ಒಬ್ಬ पहला ಒಬ್ಬ ಇದ್ದಾ ಆಮೇಲೆ ಈಗ second ಮತ್ತೊಬ್ಬ ಆದಾನ ಈಗಾ ಆಂವ fix ಆಂವ. ಯಾಕ ಮೊದ್ಲೇಯಾಂವ ಎಲ್ಲಿ ಹೋದ್ ಹೋದ್ನ .

ಕರೆ ಈಗ ಈಗ ಮತ್ತೊಬ್ಬಾಂವ ಕೈಯಾಗ ಬರೋಬ್ಬರ ಕುಂತೈತಿಲಾ ಅವಂಗ ಬರೋಬ್ಬರ judgment ಗೊತ್ತ ಆಕ್ಕೇತಿ. ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಆತ್ ತೊಗೋರಿ ಹೋಗೋಣ. ನಾವ್ online shopping ಮಾಡಿದಿದಕ್ಕ ಅರ್ವಿ ಅದಕ್ಕ್ ಸರಿ ಬಂದಿಲ್ಲ ಅವ. Online shopping ನ್ಯಾಗ ಬಟ್ಟಿ quality ಗೊತ್ತಾಗ್ಗ್ವಲ್ರಿ.

ಹ್ಮ್ ಈಗ rate ಕಡಿಮಿ ಐತಿ ಅಂತ ತಗೊಂಡ ಬಿಡ್ತೇವ ನಾವ.

ಮತ್ತ್ mobile ನ್ಯಾಗ colour ನು ಅವ ಬಾಳ ಬ್ಯಾರೆ ಬ್ಯಾರೆ ರಬ್ಬ ರಬ್ಬ ಬರ್ತಾವ್ರೆ. ಹ್ಮ್ ಇಲ್ಲೂ ಸಿಗ್ತಾವ Belgaum ಗು ಸಿಗ್ತೇತಿ Belgaum ಕ ಐತಿ showroom ಅಮರ್ಖಾನ. ಹ್ಮ್ ಮತ್ತ Belagavi ಬೆಶ್ ಇದ್ರ Belagavi ಯಾಗ ತೂಗೋಳಾಕ ಬರ್ತೆತಿ ಅಲ್ರಿ ಮತ್ತ್ ಯಾಕ್ Hubli ಗ್ ಹೊಂಟ್ರಿ? Gokak ದಾಗ ಐತಿ Konnur konnur textiles ಅಂತ. ಅಲ್ಲಾ ಮತ್ತ ಯಾಕ Hubli ಗ್ ಹೊಂಟ್ರೀ ಅಂತ? ಆಹ್ ಅಲ್ಲಿ ನೋಡಿದ್ರ ಅಲ್ಲಿ ಇಲ್ಲಿ ನೋಡಿದ್ರ ಇಲ್ಲಿ ಅಲಾ ಹಂಗೆನಿಲ್ಲಾ.

ಹ್ಮ್. ಒಂದ್ ಒಂದ್ ಕಡೆಗ್ ಹೇಳ್ರಿ ನೀವ್ ಎಲ್ಲಿ ಹೋಗೊಮ ಅಂತ ಹೇಳಿ ಈಗ Hubballi ಗ ಹೋಗಮಾ ಏನ Belgaum ಹ್ಮ್.